ದ್ವಿಚಕ್ರ ವಾಹನಗಳಿವು ಅಥವಾ ಅದಕ್ಕಿಂತ ಹೆಚ್ಚು ವಾಹನಗಳಿಗೆ ಇಲ್ಲಿ ತೈಲವನ್ನು ಹಾಕಲಾಗುತ್ತದೆ. ಅಲ್ಲಿ ಒಂದು ದೊಡ್ಡ ತೈಲದ ಗಾಡಿ ನಿಂತಿದೆ ಒಬ್ಬ ವ್ಯಕ್ತಿಯ ನಿಂತಿದ್ದಾನೆ.

ಸುಂದರವಾದ ಹಸಿರಾದ ಗಿಡಮರಗಳನ್ನು ನಾವು ಕಾಣಬಹುದು ನೀರಿನಲ್ಲಿ ಕೂಡ ಕೆಲವು ಹುಲ್ಲುಗಳನ್ನು ಕಾಣಬಹುದು ಪಕ್ಕದಲ್ಲಿ ತೆಂಗಿನ ಮರ ಹಾಗೂ ಮನೆಗಳನ್ನು ನಾವು ಕಾಣಬಹುದು .